ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಸ್ಯಾಂಡ್ ಮ್ಯೂಸಿಯಂ ಎನ್ನುವುದು. ನೋಡಲು ಅದ್ಭುತವಾಗಿದೆ --

ಚಿತ್ರದಲ್ಲಿ ಕಾಣಿಸುತ್ತಇರೋದು ಒಂದು ರೀತಿಯ ಸೈಕಲ್ ಇಲೊಂದು ಯಂತ್ರವು ಸಹ ಇದೆ ನೋಡಲು ಪೈಪ್ಗಳನ್ನು ಜೋಡಿಸಿಧಾರೆ .

ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ದೊಡ್ಡ ಬಿಲ್ಡಿಂಗ್ ನೋಡಲು ದೊಡ್ಡದಾಗಿದೆ ಹಲವಾರು ಗಿಡ ಮರಗಳು ಸುತ್ತ ಇದ್ದಾವೆ.

ಇದು ಒಂದು ಅದ್ಭುತವಾದ ಶಾಪನ್ನು ಕಾಣಬಹುದಾಗಿದೆ ಇದು ತುಂಬಾ ಚೆನ್ನಾಗಿದೆ.

ಇರಬಹುದು ಲೈಟಿಂಗ್ಸ್ ಗಳನ್ನು ಬಿಟ್ಟಿದ್ದಾರೆ. ಇಲ್ಲಿ ಮನುಷ್ಯರಿಬ್ಬರೂ ನಿಂತಿದ್ದಾರೆ ಬೈಕುಗಳನ್ನು--

ಗ್ರಂಥಾಲಯದ ಚಿತ್ರ ಇರಬಹುದು ನೋಡಲು ಮರದ ಮೇಲೆ ಇಟ್ಟಿದ್ದಾರೆ ನೋಡಲು ಅದ್ಭುತವಾದ ಚಿತ್ರ ಎನ್ನಬಹುದು.